ವೃತ್ತಾಕಾರದ ರಂಗೋಲಿಯನ್ನು ಹಾಕುತ್ತಿದ್ದಾರೆ. ಅದಕ್ಕೆ ಹಸಿರು ಬಿಳಿ ಮತ್ತು ಕೆಂಪು ನೇರಳೆ ಬಣ್ಣವನ್ನು ತುಂಬಿದ್ದಾರೆ ಒಂದು ಹುಡುಗಿ ಮಾಸ್ಕ್ ಹಾಕಿಕೊಂಡು ಕುಳಿತಿದ್ದಾಳೆ

ಕೆಲಸವನ್ನು ಮಾಡುತ್ತಿದ್ದಾರೆ ಹಿಂಬದಿಯಲ್ಲಿ ದೊಡ್ಡದಾದ ಕಿಟಕಿಗಳಿವೆ ಅದರ ಹೊರಭಾಗದಲ್ಲಿ ಕಟ್ಟಡ ಗಿಡಗಳು ಕಾಣಿಸುತ್ತಿವೆ.

ಅದರ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಅಗಲವಾದ ಬಣ್ಣದ ಹಾಳೆಗಳನ್ನು ತೆಗೆದು ಅದರ ಮೇಲೆ ಚಿತ್ರಕಲೆಯನ್ನು ಬಿಡಿಸುತ್ತಿದ್ದಾರೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಕೈ ನೋಡುತ್ತಿದ್ದಾಳೆ.

ಅವರಿಗೆ ಹುವ್ವನ್ನು ಕೊಟ್ಟು ಸ್ವಾಗತಿಸುತ್ತಿದ್ದಾರೆ ಅಲ್ಲಿ ಶಿಕ್ಷಕರು ಇದ್ದಾರೆ ಮತ್ತು ಪೋಷಕರು ಕಾಣಿಸುತ್ತಿದ್ದಾರೆ ಮಕ್ಕಳು ಬ್ಯಾಗು ಗಳನ್ನು ನೇತುಹಾಕಿಕೊಂಡಿದ್ದಾರೆ.

ಅವರ ಬಳಿಯಲ್ಲಿ ಬಣ್ಣದ ರಿಬ್ಬನ್ನು ಕತ್ತರಿ ಹಂಚು ಮತ್ತು ಇನ್ನು ಮುಂತಾದ ಸಾಮಗ್ರಿಗಳಿವೆ. ಒಬ್ಬ ವಿದ್ಯಾರ್ಥಿ ಮಾಸ್ಕ್ ಅನ್ನು ಹಾಕಿದ್ದಾನೆ.